ಒಂದ ಹಳ್ಳಿ ಹಳ್ಳಿ ರೋಡು ಮಣ್ಣ ರೋಡು ಅದರಮೇಲೆ ಒಂದು ಲಾರಿ ಬರತ್ತಾಯಿದೆ.

ಒಂದು ಆಫೀಸ್ ತರ ಕಾಣತ್ತಿದೆ ಆಫೀಸ್ ಅಂತ ಗೊತ್ತಿಲ್ಲಾ ಬ್ಯಾಂಕ್ ಅಂತ ಗೊತ್ತಿಲ್ಲಾ.

ಒಂದ ಮೂರ ಜನ ವ್ಯಕ್ತಿಗಳು ಬಂದು ಆಫೀಸರ್ ಹತ್ರ ಮಾತಾಡತಾ ಇದಾರೆ ಬ್ಯಾಂಕೆ ಇರಬಹುದೇನೋ ಇದು .

ಒಂದು ಒಳ್ಳೆ ಸೂಪರ್ ಆಗಿ ಕಾಣ್ತಿರೋ ಇದು ಘಾಟ್ ಸೆಕ್ಷನ್ .

ಒಂದೂ ಫಂಕ್ಷನ್ ಫಂಕ್ಷನ್ ಗೆ ಒಳ್ಳೆ ಗ್ರಾಂಡ್ ಆಗೀ ರೆಡಿ ಮಾಡಿದಾರೆ.

ಒಂದ್ ಲ್ಯಾಪ್ಟಾಪ್ ಕಾಣ್ತಾಯಿದೆ ಒಬ್ಬ ಮನ್ಶ ಕಾಣತ್ತಿದಾನೆ.

ಒಬ್ಬ ಆರೆಂಜ್ ಕಲರ್ ಪ್ಯಾಂಟ್ ಶರ್ಟ್ ಪ್ಯಾಂಟ್ ಹಾಕೊಂಡು ಖರೀದಿ ಮಾಡಲಿಕ್ಕೆ ಬಂದಿದ್ದಾನಲ್ಲಾ.

ಕಬ್ಬಣದು ವೆಯಿಟ್ ಲಿಫ್ಟಿಂಗ್ ಮಾಡೋದು ಎಲ್ಲಾ ಇದೆ.